ರಸ್ತೆ ಬದಿಯಲ್ಲಿ ಕೆಲವು ಜನರು ನಿಂತಿದ್ದಾರೆ.

ಮತ್ತು ಹಿನ್ನೆಲೆಯಲ್ಲಿ ಬೆಟ್ಟ ಅಥವಾ ಗುಡ್ಡದಂತ ರಚನೆ ಕಾಣುತ್ತಿದೆ.

ಮತ್ತು ಈ ಕಟ್ಟಡದ ಸುತ್ತಲೂ ಹಸಿರು ಹುಲ್ಲು ಮತ್ತು ಕೆಲವು ಗಿಡಗಳಿವೆ.

ಇದು ಜನರು ವಿಶ್ರಾಂತಿ ಪಡೆಯಲು ಸೂಕ್ತವಾದ ಸ್ಥಳವಾಗಿ ಕಾಣುತ್ತಿದೆ.

ಕೆಲವು ಜನರ ಮತ್ತು ಮೋಟಾರ್ ಬೈಕ್ ಸಹ ಕಾಣಬಹುದು.

ಕ್ರೇನ್ ಎತ್ತರದ ಕಟ್ಟಡಗಳ ಬಳಿ ನಿಂತಿದೆ.

ಕೂದಲು ಕತ್ತರಿಸುವ ಮತ್ತು ಶೈಲಿ ಮಾಡಲು ಎರಡು ಕುರ್ಚಿಗಳು ಕಾಣಿಸುತ್ತಿವೆ.

ಕಟ್ಟಡದ ಸುತ್ತಲು ಮರಗಳು ಮತ್ತು ಗಿಡಗಳನ್ನು ಕಾಣಬಹುದು.

ಹಸಿರು ಹುಲ್ಲು ಮತ್ತು ಕೇಳ ಸಣ್ಣ ಮರಗಳು ಸಹ ಇದೆ.

ಒಬ್ಬ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಏನನ್ನು ನೀಡುತ್ತಿದ್ದಾರೆ.

ಸ್ನಾನ ಗೃಹದಲ್ಲಿ ಒಂದು ದೊಡ್ಡ ಕನ್ನಡಿ ಮತ್ತು ವಾಷ್ಬೇಷನ್ ಇದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡ ವ್ಯಾಯಾಮ ಶಾಲೆ ಕಾಣಿಸುತ್ತಿದೆ.

ನೆಲವು ನೀಲಿ ಬಣ್ಣದಲ್ಲಿದೆ ಸೀಲಿಂಗ್ ನಲ್ಲಿ ಅನೇಕ ದೀಪಗಳು ಮತ್ತು ಫ್ಯಾನ್ ಗಳು ಇವೆ.

ಇದು ಜನರು ತಮ್ಮ ದೇಹವನ್ನು ಸದೃಢವಾಗಿ ಇರಿಸಿಕೊಳ್ಳಲು ಬರುವ ಸ್ಥಳ.

ಇದು ಒಂದು ಗ್ರಾಮೀಣ ಪ್ರದೇಶದ ಮೇಲಿನಿಂದ ತೆಗೆದಿರುವ ಚಿತ್ರದಂತೆ ಕಾಣಿಸುತ್ತಿದೆ.